ಇದು ನಮ್ಮನೆಗೆ ಬರೋದು ಇಲ್ಲಿ ವಿದ್ಯಾನಗರ ನಮ್ಮನಿ ಮುಂದೆ ವಿಮಾನ ಹಾದು ಹೋಗ್ತಾವ್ರಿ.

ಹೆಂಗ್ ಹೋಗ್ತಾವ್ ಅಂತಂದ್ರೆ ದಿನಾ ಒಂದು ಹತ್ತು ವಿಮಾನ ಹೋಗ್ತಾವ್ರಿ ಆದರೆ ಯಾವಾಗಾದರೂ ಒಮ್ಮೆ ಜೆಟ್ ಬರ್ತದ ಅದು ಬಂದ್ರೆ ಅನ್ಕ ಭೂಮಿ ಮನಿ ಎಲ್ಲ ಕುಡಿ ನಡುಗ್ತಾವ ನೋಡ್ರಿ.

ಇದರಾಗ್ ಕಾಣೊವ್ರಿ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಬಾಳ ಒಳ್ಳೆಯವರು ಇದ್ದಾರೆ ಅನಿಸ್ತದೆ. ಅದಕ್ಕೆ ಅವರ ದವಾಖಾನೆಯ ಸುತ್ತಾರೆ ಜನ ಬಾಳ ಸೇರ್ಯಾರೆ ನೋಡ್ಲಿಕ್ಕೆ.

ಬಾಳ ರಂದಿ ಹರಿವಲಾರದೆ ಗದ್ದಲ ಮಾಡಲಾರದೆ ಇದ್ರೆ ಇದು ಎಷ್ಟು ನೋಡಾಕ್ ಚಂದ್ ಐತೊ ನಮಕ ನಾವು ಅಲ್ಲಿ ಅನುಭವಿಸಾಕು ಅಷ್ಟೇ ಚಂದ್ ಇರತೈತಿ ಅಂತ ಅನಿಸ್ತತು.

ಈ ಆನ್ಲೈನ್ ಮಾಡಿದ್ರೆ ಇಲ್ಲೇ ಆಜು ಬಾಜು ಮಾಡ್ಕೊಂಡು ಕರ್ ಜೀವನ ಮಾಡಬೇಕು ಅಂತ ಕಟ್ಟಿ ಕೊಂಡವರಿಗೆ --

ಜನರಿಗೆ ಅನುಕೂಲ ವಾಗುವಂತೆ ಆಟೋ ಗಳು ಇರ್ತಾವೆ.

ಎಲ್ಲೋ ಬಯಲು ಸಿಕ್ಕಲ್ಲಿ ಒಂದು ಟೆಂಟ್ ಹಾಕ್ಕೊಂಡು --

ಅಅ ರಸ್ತೆಕ್ಕ್ ನಿಂತಿರ್ತಾವು ಬಸ್ಸ ಸಪ್ ದೊಡ್ಡವು ಆಗಿ ಸಿಟಿ ಯೊಳಗಿದ್ದಂಗ ದೊಡ್ಡ ದೊಡ್ಡ ಬಸ್ ಸ್ಟಾಂಡ್ ಆಗಿ --

ಈಗ ಸ್ವಚ್ಚಾಗಿದಾ ಬಾಲ ದೊಡ್ಡ ಹೀಗೆ ಏನು ನಮ್ಹುದು ಹುಬ್ಬಳ್ಳಿದು ಕತೆ ಕಾಣಂಗಿಲ್ಲ ಬೆಂಗಳೂರು ಅಗಿನಾರ ಕತೆ ಅಷ್ಟೇ ದೆವೆಲೋಪ್ ಮಾಡಿ ಎಲ್ಲ ಮಾಡಿ ಸ್ವಚ್ಛ ಮಾಡ್ಯಾರ ಮಸ್ತ್ ಅಗೈತು ನಮ್ದು.

ಒಬ್ಬರಿಗಿಂತ ಒಬ್ಬರು ಕಾಂಪಿಟಿಷನ್ ಮೇಲೆ ದೊಡ್ಡ ದೊಡ್ಡ ದೊಡ್ಡ ಗಣಪತಿ ಕೂಡಿಸ್ತಾರೆ. ಆದರೆ ಗಣಪತಿ ಹಬ್ಬಾನ--

ಆಟಗಾರರಿಗೇನೋ ಕಾಲಿಗೇನೋ ತ್ರಾಸ್ ಆಗದ ನೋವು ಆಗದ ಅಲ್ಲಿ ಬಂದು ಫಿಸಿಯೋತೆರಪಿ ಅವರು ಡಾಕ್ಟರ್ ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತಾರ.

ಹಸುರಿನ್ ಜೋಡಿ ನಮಗ ಇಷ್ಟೊಂದು ಮೆಡಿಸನಲ್ ವ್ಯಾಲ್ಯೂ ಇರೋ ಪ್ಲಾಂಟ್ಸ ಹೂವ --

ಎಲ್ಲಾ ಕಡೆನೂ ಈಗಾ ನಮ್ಮ ಹುಬ್ಬಳ್ಳಿಯಾಗುನು ಚಂದಗೆ ಪಾರ್ಕ್ ಆಗ್ಯಾವ ಪಾರ್ಕ್ ನ್ಯಾಗ್ --

ಅಲ್ಲಿ ಹೋಗಿ ವಾಶ್ ಮಾಡಿಸಿಕೊಂಡು ಎಲ್ಲ ಮಾಡ್ಕೊಂಡ್ರೆ ನೀಟ್ ಆಗಿ ರೆಡಿ ಮಾಡಕೆ ನಮ್ಮ್ ಗಾಡಿ ನಮಗೆ ಕೊಡ್ತಾರೆ ಅವರು.

ಹಿಂಗಾಗಿ ಅದರ ಅವಶ್ಯಕತೆ ಇರೋ ವನ್ನ ನಾವು ಗವರ್ನಮೆಂಟ್ ಪೋಸ್ಟ್ ನಿಂದಾನೇ ಸ್ಪೀಡ್ ಪೋಸ್ಟ್ ಇದನ್ನು ಕಳಿಸಿದಾಗ ಸೇಫ್ ಆಗಿ ಲಗೂನೆ ನಮಗೆ ರೀಚ್ ಆಗ್ತವೆ ಅಂತ ನಾನು ಹೇಳ್ತಿನಿ.